ಹೇಗಿದ್ದಿ ಪ್ರಸಾಂತ? ಹ ನಾನು ಸೌಖ್ಯ ಏನು ಅಪರೂಪದಲ್ಲಿ call ಮಾಡಿದ್ದು? Phone ಮಾಡಿದ್ದು ನನಗೆ ಒಂದು scooty ಬೇಕಾಗಿತ್ತು ಅದ್ಕೆ phone ಮಾಡಿದ್ದು.

ಹ ಅದಿಕ್ಕೇ ನಿಮ್ಗೆಲ್ಲ ಗೊತ್ತುಂಟಲ್ಲಾ ಅದಕ್ಕೆ ನೀವ್~ ನಿನ್ಹತ್ರ ಕೇಳುವಾಂತ phone ಮಾಡಿದ್ದು. Madam ಈಗ scooty ಗೆ ತೊಂಬತ್ತೈದು ಸಾವಿರದಿಂದ start ಆಗ್ತದೆ ನಿಮ್ದು ಎಷ್ಟು budget ಅದ್ದು ಸ್ಕೂಟ್ರೂಂತ plan ಮಾಡಿದ್ದೀರ? ನಾವು ಒಂದು ಲಕ್ಷದ ದ plan ಅಲ್ಲಿದ್ದೇವೆ. ಹೌದಾ madam cash ಆ loan ಮಾಡ್ತೀರಾ?

Cash ಕೊಡ್ಲಿಕ್ಕಿಲ್ಲ ಅದ್ಕೇ ನಿಮ್ಹತ್ರ ಕೇ ನಿನ್ಹತ್ರ ಕೇಳುವ ಅಂತ phone ಮಾಡಿದ್ದು. Madam cash ಅನ್ ಎರಡುಂಟು ಒಂದು bank loan ಮಾಡ್ಬೋದು ಮತ್ತೊಂದು finance loan ಮಾಡ್ಬೋದು.

Finance ನಲ್ಲಿ ನಿಮ್ಗೆ flat ಬಡ್ಡಿ ಬೀಳತ್ತೆ bank ಅಲ್ಲಾದ್ರೆ ನಿಮ್ಗೆ normal ಬಡ್ಡಿ ಬೀಳತ್ತೆ. ಹ ಅದು.

ಕ~ ಕ~ ಕ~ ಕಮ್ಮಿ ಹೇ ಯಾವ್ದಾಗ್ತದೆ ಹೇಗಾಗ್ತದೆ? ಕಮ್ಮಿ ನಿಮಗೆ bank ಸಾಲ ಒಳ್ಳೇದು madam ಯಾಕಂದ್ರೆ transaction ಒಳ್ಳೇ ಇರ್ಬೇಕು ಮತ್ತು bank ಅಲ್ಲಿ ಮೊ ಮಾಡುದು ಒಳ್ಳೇಂತ ಕಾಣ್ತದೆ ma'am.

ಆದ್ರೆ ನಿಮ್ಗೊಂದ್ ಇಪ್ಪತ್ತು ಸಾವಿರದವರೆಗೆ down payment ಮಾಡ್ಲಿಕ್ಕೆ ಸಿಗ್ತದೆ ಮತ್ತೆ ನೀವು month month ಕಟ್ಕೊಂ~ ಕಟ್ಕೊಂಡ್ ಹೋಗ್ಬೇಕಾಗ್ತದೆ ಹೇಗೆ ಕಟ್ತೀರಿ ನೀವು? ಅದೇ ಕಂತಿನಲ್ಲಿ ಕಟ್ಟುವಾಂತ ಒಮ್ಮೆ ಕಟ್ಲಿಕ್ಕೆ ಇಲ್ಲಲ್ಲಾ? ಹ ಎಂತ job ಮಾಡುದು ನೀವು?

ಹ ನಾವು ಕೂಲಿ ಮಾಡುದು.

ಹ ಕಂತ್ ಕಂತು ಕಟ್ಬೋದು ನಿಮ್ಗೆ ದೊಡ್ಡ ಇದು amount ಬೀಳುದುಲ್ಲ ಒಂದು month ತಿಗೊಂದು ಎರಡು ಎರಡೂವರೆ ಸಾವಿರದೊಳಗ್ ಕಟ್ಲಿಕ್ಕೆ ಬರ್ತದೆ. ಹ ಅಹ್ ತಿಂಗಳಿಗಾ?

ಹ ಎರಡು ಎರಡೂವರೆ ಸಾವಿರ ಕಟ್ಲಿಕ್ಕೆ ಬರ್ತದೆ ನಾಕು ವರ್ಷದ್ದು loan ಮಾಡ್ಬೇಕು ಮತ್ತೆ ಮೂರು ವರ್ಷಕ್ಕ ಇಲ್ಲ ಎರಡು ವರ್ಷ ಮಾಡಿದ್ರೆ ಕಟ್ಲಿಕ್ಕೆ ಸ್ವಲ್ಪ ಜಾಸ್ತಿ ಬರ್ತದೆ.

Mileage ಎಲ್ಲ ಒಳ್ಳೇ ಇರ್ತದೆ mileage ನಿಮ್ಗೆ kilometer ಟ್ರು ಒಂದು forty ಇಂದ forty five sixty ತನಕ ಸಿಗ್ತದೆ ನಿಮ್ಮ riding ನ ಮೇಲೆ depend ಆಗಿ ಉಂಟು ಹೊಸತು ಒಂದು ಒಂದು ಸಾವಿರ ಎರಡು ಸಾವಿರ kilometer ತನಕ ಸ್ವಲ್ಪ ಕಡಿಮೆ mileage ಬರ್ತದೆ ಯಾಕಂದ್ರೆ engine ಹೊಸತ್ತಲ್ಲ? ನಂತರ ನಂತರ ನಿಮ್ದು set ಆಗ್ತದೆ service ಆದ ಹಾಗೆ. ಹಾ service ಎಲ್ಲ ನೀವು ಹೇಗೆ ಎಷ್ಟು ಸಲ ಕೊಡ್ತೀರಿ ಅದು? Service ಅಂದ್ರೆ ನಾವು ಹೊಸ ಗಾಡಿ ತೆಕೊಳ್ಳುವಾಗ madam , ಮೂರು ಸರ್ವೀಸ್ ನಿಮ್ಗೆ free ಇರ್ತದೆ.

ಮೂರು service ನಲ್ಲಿ ನಿಮ್ಗಂದ್ರೆ wash ನಮ್ದು mechanic ಮತ್ತೆ ಗಾಡಿಯಲ್ಲೆಂತ fault ಟಿದ್ರೆ ಎಲ್ಲ free ಆಗ್ ಆಗತ್ತೆ ಅದು wash ಅದ್ದು ಮಾತ್ರ ನೀವ್ wash ಅದ್ದು free ಇರ್ತದೆ engine oil ಅದೊಂದು extra payment ಮಾಡ್ಲಿಕಿರ್ತದೆ.

ಮತ್ತೆ ಮೂರು ಸಾರಿ service ನಂತರ ನಿಮ್ಗೆ wash ಮತ್ತು service charge oil charge ಅಂತ extra payment ಬೀಳ್ತದೆ.

ಎಂತ ಹೋದ್ರೆಸ ನಿಮ್ಗೆ almost ಅದ್ರಲ್ಲಿ ನಿಮ್ಮ ಗಾಡಿಯ fault ಆದ್ರೆ ನಿಮ್ಗದು replace ಆಗಿ ಸಿಗುತ್ತೆ. ಹ್ಮ ನೀವು ಕೂಡ ಬರ್ತೀರಾ ತೆಗೊಳ್ಳುವಾಗ? ಹ ನಾವೇ ನಿಮ್ಗೆ delivery ಕೊಡ್ತೇವೆ RTO registration ನೆಲ್ಲ ಮಾಡಿ ನಿಮಗೆ delivery ಕೊಡ್ತೇವೆ ಮನೆಗೆ ಬೇಕಾದ್ರೆ ಮನೆಗೆ ತಂದು ಕೊಡ್ತೇವೆ. ಹ ಅದೂ ತಗೊಳ್ಳುವಾಗ ಏನೆಲ್ಲ ಬೇಕು document ಎಲ್ಲ?

Document ನೋಡಿ madam ಇದು loan ಮಾಡುದಾದ್ರೆ ಒಂದೆರಡು ಒಂದು Aadhaar card ಎರಡು photo ಮತ್ತೊಂದು bank bank ಅದ್ದು statement ಮತ್ತೆ ಮನೆಯದ್ದು light bill ಕಟ್ಟಿದ್ದೆಂತಾದ್ರೊಂದ್ ರಿಶೀಟ್ ಬೇಕು ಅಷ್ಟೇ.

ಸರಿ ನಾನು ಅಹ್ ಇನ್ನೊಮ್ಮೆ call ಮಾಡ್ತೇನೆ ನಿಮ್ಗೆ. Okay madam thank you ಎಂತ ಇದ್ರೆಸ call ಮಾಡಿ okay sure sure.

ನನಿಗೆ ಈಗ ಈಗಷ್ಟೇ ನನಿಗೆ ಪರೀಕ್ಷೆಗಳು ಮುಗ್ದು ನಾನು ಪ್ರವಾಸಕ್ಕೆ ಹೋಗಿದ್ದೆ. ನಾನು ಈ ವರ್ಷ ನನ್ನ native ಚೆನ್ನೈಗೆ ಹೋಗಿದ್ದೆ ಪ್ರವ~ ಆಹ್ ಪ್ರವೇ~ ಇದು ಪ್ರವಾಸಕ್ಕೆ. ತುಂಬಾ ದೇವಾಲಯಗಳನ್ನ ನಾನು ಭೇಟಿ ಆಗಿದ್ದೇನೆ. ಅಂದ್ರೆ ಆಹ್ ತಂಜಾವೂರಿನ ಒಂದು ದೊಡ್ಡ ದೇವಾಲಯ ಇದೆ ಅದು ತುಂಬ ಆಹ್ ಶ್ರೇಷ್ಠವಾದ ಇವರು ರಾಜ ಕಟ್ಟಿದ ರಾಜ ರಾಜ ಚೋಳನು ಕಟ್ಟಿದ ದೇವಸ್ಥಾನ ಅದು ತುಂಬಾ ಅತ್ಯುತ್ತಮವಾಗಿ ಕಟ್ಟಿದ್ದಾರೆ. ಮತ್ತೆಂತ ಹೇಳಿದ್ರೆ ಅದೊಂದು ನಮ್ಮ ಇತಿಹಾಸದಲ್ಲಿ ಒಂದು ಹೆಸರು ಪಡೆದಿರುವಂತದು ದೇವಸ್ತಾನ ಮತ್ತೆ ನಾನು ಚೆನ್ನೈ ಯಲ್ಲಿ ತುಂಬಾ ಕಡೆ ಸುತ್ತಿದ್ದೇನೆ. ಆ ನಾನೊಂದು beach ಇಗೆ ಹೋಗಿದ್ದೇನೆ Marina Beach ಇಗೆ ತುಂಬ ಖುಷಿಯಾಗಿತ್ತು ಅಂದ್ರೆ ಆ ಇಲ್ಲಿಗಿಂತ ಬಿಸಿಲಿ ಅಲ್ಲಿ ಕಮ್ಮಿ ಇತ್ತು. ಪ್ರವಾಸದಲ್ಲಿ ನೋಡಿದ್ರೆ ನಮ್ಮ ಕರ್ನಾಟಕ ಮಂಗಳೂರು side ಏನು ಬಿಸಿಲುಂಟು ನನಿಗೆ ಈ ವರ್ಷ ಚೆನ್ನೈಯಲ್ಲಿ ತುಂಬಾ ಬಿಸಿಲು ಕಡಿಮೆ ಆಗಿ ಕಂಡಿದೆ.

ಮತ್ತೆ ನಾನೊಂದು ಎರಡು ತಿಂಗಳ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಕೊಡಗು, ಮಡಿಕೇರಿ ಎಲ್ಲ ಸುತ್ತಿದ್ದೇನ. ಮಡಿಕೇರಿಯಲ್ಲಿ ಆ ಒಳ್ಳೆ ಜಾಗ ಯಾಕಂತ ಹೇಳಿದ್ರೆ ನಾವು ಒಂದು ಹೇಗೆ ಅಂತ ಹೇಳ್ಬೇಕು ಚಳಿ ಜಾಸ್ತಿ ಅಲ್ಲಿ ನನಿಗೆ ಖುಷಿಯಾದ ಜಾಗ ಮಡಿಕೇರಿ ಮತ್ತೆ ಕೊಡಗು. ನಮ್ಮ ಮಂಗಳೂರಲ್ಲಿಸ ತುಂಬಾ ಆಹ್ ಜಾಗ ಸುತ್ಲಿಕ್ಕೆ ಇನ್ನುಸ ಬಾಕಿ ಉಂಟು ನಾನು ಇನ್ನು ಕರ್ನಾಟಕದಲ್ಲಿ ತುಂಬಾ place ಆಹ್ ಅಂದ್ರೆ ಜಾಗ ಸುತ್ಲಿಕ್ಕೆ ಬಾಕಿ ಇದೆ. ನಾನು ಪ್ರವಾಸಕ್ಕೆ ಹೇಗೆ ಹೋದೆ ಅಂತ ಹೇಳಿದ್ರೆ ಇಲ್ಲಿಂದ ಆಹ್ ತಮಿಳುನಾಡಿಗೆ ನನ್ನದು ಅದು ನನ್ನ ಆಹ್ ಮೂಲಸ್ಥಾನ ಮೂಲ ಜಾಗ ಅಂತಾ ಹೇಳಿದ್ರೆ ನಾನು ಇಲ್ಲಿಂದ ಮೊದಲು ಇಲ್ಲಿಂದ ಮಂಗಳೂರಿಂದ ಆಹ್ ರೈಲು ಹತ್ತಿರ್ತೇನೆ ರೈಲು ಅದು ನಾನು ಸಂಜೆ ಆ ನಾಲ್ಕು ಇಪ್ಪತ್ತಿಗೆ ಹತ್ತಿರುತ್ತೇನೆ ಅದು ನಾಕು ಐವತ್ತೈದಕ್ಕೆ ಹೊರಡ್ತದೆ ಇಲ್ಲಿಂದ ಅದು ನಾಕು ಐವತ್ತೈದಿಗೆ ಹೊರಡಿ ನಮ್ಮ ಊರಿಗೆ ಅದು ಬೆಳಿಗ್ಗೆ ಐದುವರೆಗೆ ಎತ್ತುತ್ತದೆ . ನಾನ್ ಅಲ್ಲಿಂದ ನನ್ನ ಅಜ್ಜಿಮನೆ ಅಲ್ಲಿಯೇ ಇದೆ ನಾನ್ ಅಜ್ಜಿಮನೆಗೆ ಹೊರಟೆ ಅಲ್ಲಿಂದ. ಮತ್ತೆ ಅವತ್ತೊಂದಿನ ನಾನು ಆಹ್ freshup ಎಲ್ಲ ಆಗಿ ನಾನು ಆಹ್ ಅವತ್ತೊಂದಿನ ಹೋಗ್ಲಿಲ್ಲ next ಅದರ ನಂತರ ನಾನು ಪ್ರವಾಸವನ್ನು ಆಹ್ fix ಮಾಡಿದೆ ಎಲ್ಲಿಗೆಲ್ಲ ಹೋಗಬೇಕಂತ ಹೇಳಿ. ನಾನು first ಇಗೆ ಆಹ್ ಅದೇ beach ಇಗೆ ಹೋಗಬೇಕಂತ ನಾನು ಆಹ್ plan ಮಾಡಿದ್ದೆ. ನಾನು first ದಿನ beach ಇಗೆ ಹೋಗಿದ್ದೆ. Beach ಅಲ್ಲಿ ಒಂದು ಒಳ್ಳೆ ವಾತಾವರಣ ಇತ್ತು ಬಿಸಿಲು ಕಡಿಮೆ ಇತ್ತು. ನಮ್ಮ ಮೊದಲಿನ ತಮಿಳುನಾಡಿನ ಆಹ್ ಮುಖ್ಯಮಂತ್ರಿಯಾಗಿರುವಂತಹ ಆ M.G. ರಾಮಚಂದ್ರನ್ ಅವರು ಮತ್ತೆ ಜಯಲಲಿತ ಅವರದ್ದು ಸಮಾಧಿಯನ್ನು ನಾನು ಆಹ್ ಅಲ್ಲೆ ಇದೆ ನಮ್ಮ beach ಇನ ಪಕ್ಕದಲ್ಲೇ ಇದೆ Marina Beach ಪಕ್ಕದಲ್ಲಿ ಇದೆ ನಾನ್ ಅಲ್ಲಿ ಹೋಗಿ ಭೇಟಿ ಕೊಟ್ಟಿರುತ್ತೇನೆ. ಅದರ ನಂತರ ನಮ್ಮ ತಮಿಳುನಾಡಿನ ಇನ್ನೊಂದು ಆಹ್ ಮುಖ್ಯಮಂತ್ರಿಯಾದಂತಹ M. ಕರುಣಾನಿಧಿ ಅವರ ಒಂದು ಆಹ್ ಎಂತ ಹೇಳುವಂತದ್ದು ಅವರದ್ದು ಕೂಡ ಸಮಾಧಿ ಇತ್ತು ಆ ಸಮಾಧಿಯನ್ನು ಕೂಡ ನಾನು ಹೋಗಿ ಭೇಟಿ ಆಗಿ ಬಂದಿದ್ದೇನೆ. ತುಂಬ ಒಂದು ಶಾಂತಿಯುತವಾದ ಜಾಗ ಅದಂತ ಹೇಳಬಹುದು. Next ನಾನು ಹೋದದ್ದು ಹೇಳಿದ ಹಾಗೆ ಮಹಾಬಲಿಪುರಂ ಹೋಗಿದೆ. ಮಹಾಬಲಿ~ ಮಹಾಬಲಿಪುರಂ ತುಂಬಾ ಉತ್ತಮವಾದ ಜಾಗ ಅಲ್ಲಿ ಅಲ್ಲಿ ಕೂಡ ಅಷ್ಟೇ ನಮ್ಮ ಅರ್ಜುನ ತಪಸ್ಸು ಮಾಡಿದಂತಹ ಜಾಗ ಎಲ್ಲ ಅಲ್ಲಿ ಇತ್ತು ಮತ್ತೆ ಒಂದು ಬಂಡೆಕಲ್ಲು ಅಂತ ಹೇಳಿದ್ರೆ ಖಾಲಿ ಕೇವಲ ಒಂದು ಕಲ್ಲಿನ ಮೇಲೆ ನಿಂತಿರುವಂತಹ ಒಂದು ಬಂಡೆಕಲ್ಲ್ ಅಲ್ಲಿ ಇದ್ದ ಮಹಾಬಲಿ~ ಮಹಾಬಲಿಪುರಂ ಅಲ್ಲಿ. ಮತ್ತೆ ಕೆಲವೊಂದು ಜಾಗಗಳು ನೋಡಿದ್ರೆ ನಮಗೆ ತುಂಬಾ ಖುಷಿಯಾಗ್ತದೆ ಅಲ್ಲಿ ಕೂಡ. ಮತ್ತೆ next ನಾನು ಹೋದದ್ದು ರೈಲಲ್ಲಿ ತಂಜಾವೂರ್ ಹೋಗಿದ್ದೆ. ತಂಜಾವೂರಲ್ಲಿ தஞ்சை பெரிய கோவில் ಅಂತ ಹೇಳುವಂತದ್ದು ಅದನ್ನ ಅದೊಂದು ಆ The Big Temple ಅಂತ English ಅಲ್ಲಿ ಹೇಳುವಂತದ್ದು ಅದು ಅತ್ಯುತ್ತಮ ದೊಡ್ಡವಾದ ದೇವ್~ ದೇವಾಲಯ ಅದು. ಆ ದೇವಾಲಯಾದಲ್ಲಿ ರಾಜ ರಾಜ ಚೋಳನು ತುಂಬಾ ಆಹ್ ಆಹ್ ಮನಸು ಮಾಡಿ ತುಂಬಾ ಯೋಚನೆ ಮಾಡಿ ಆಲೋಚನೆ ಮಾಡಿ ಕಟ್ಟಿರುವಂತಹ ದೇವಾಲಯ ಅದು. ಅದು ಕಲ್ಲಿನ ಮೇಲೆ ಕಲ್ಲಿಟ್ಟುರುವ ಕಟ್ಟಿರುವವಂತದ್ದು ಅದನ್ನ ನೋಡಿದ್ರೆ ನಮಿಗೆ ತುಂಬಾ ಅದ್ಬುತ ಅಂತ ಅನಿಸ್ತದೆ. ಐತಿಹಾಸಿಕದಲ್ಲಿ ಒಂದು ಹೆಸರು ಪಡೆದಿರುವಂತ ದೊಡ್ಡ ದೇವ~ ದೇವಾಲಯ ಅದು. Next ಅದರ ನಂತರ ನಾನ್ ಹೋಗಿರುವವಂತದ್ದು ಮದುರೈ ಮದುರೈಗೆ ಹೊಗಿದ್ದೆ. ಮದುರೈಯಲ್ಲಿ ಮದುರೈಲಿ ಕೂಡ ತುಂಬಾ ಅತ್ಯುತ್ತಮವಾದ ದೇವಸ್ಥಾನಗಳು ತುಂಬ ಅದ್ಬುತವಾದ ದೇವಾ~ ದೇವಾಲಯಗಳು ಇತ್ತು .

ನಂತರ ನಾನ್ ಹೋಗಿರೋದು ನಮ್ಮ ಕರ್ನಾಟಕದಲ್ಲಿ ನಾನು ಹೇಳಿದಾಗೆ ನಾನು ಹೋಗಿರುವಂತದ್ದು ಆ ಮೈಸೂರು ಹೋಗಿದ್ದೆ ಮೈಸೂರಲ್ಲಿ ನಾನು ನಾನು ದಸರಾ time ಅಲ್ಲಿ ನಾನು ಮೈಸೂರಿಗೆ ಹೋಗಿರುವಂತದ್ದು. ಮೈಸೂರಲ್ಲಿ ಹೇಗಂತೇಳಿದ್ರೆ ದಸರಾ ನಾವು ಹೇಳಿದ್ರೆ ಕರ್ನಾಟಕದಲ್ಲಿ ದಸರಾ ಅಂತ ಹೇಳಿದ್ರೆ ತುಂಬಾ ಒಂದು ಆಹ್ ಬ್ರಹ್ಮಾಂಡವಾಗಿ ನಡಿಯುವಂತ ಒಂದು ಆಹ್ ಹಬ್ಬ ಅಂತ ಹೇಳಬಹುದು. ಆ ಅದೇ ತರ ಮ~ ಮೈಸೂರಲ್ಲಿ ಹೋಗಿರುವಂತ ಮೈಸೂರಲ್ಲಿ ತುಂಬಾ ಆಹ್ rush ಇತ್ತು ನಮ್ಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟಾಗಿದೆ ಮೈಸೂರಲ್ಲಿ ನಮ್ಮ ಗಾಡಿ ನಮ್ಮ ಬಸ್ ಏನು ತೆಕೊಂಡು ಹೋಗಿದೇವೆ ಅದನ್ನು ತೆಕೊಂಡು ಹೋಗಲಿಕ್ಕೆ ತುಂಬಾ ಕಷ್ಟಾಯ್ತು ಮೈಸೂರಲ್ಲಿ. ಮತ್ತೆ ನಾವು ಎಂತ ಹೇಳಿದೇವೆ ಮೈಸೂರಲ್ಲಿ ಇಳ್ದು ನಾವು ಅರಮನೆಗೆ ಹೋಗುವಾಗ ನಮಿಗೆ ಅರಮನೆಗೆ ticket ಸಿಗ್ಲಿಲ್ಲ ತುಂಬಾ ಕಷ್ಟಾಯ್ತು. ಯಾಕಂತ ಹೇಳಿದ್ರೆ ದಸರಾ time ಅಲ್ಲಿ ದಸರಾದ ಸಮಯದಲ್ಲಿ ನಮಿಗೆ ticket ಅಷ್ಟು ಪಕ್ಕ ಸಿಗುದಿಲ್ಲ ನಾವು ಅದಕ್ಕಿಂತ ಮುಂಚೆ ಆದಷ್ಟು ಬೇಗ ಹೋಗಿ ಅಲ್ಲಿ ನಾವು ಆ ಒಂದು room ಅಲ್ಲಿ ನೆಲೆನಿಂತು ಮತ್ತೆ ನಾವು ticket ಅನ್ನು ಪಡೆದುಕೊಳ್ಬೇಕು ಅದರ ಮುಂಚೆಯೇ ticket ಅನ್ನು ನಾವು book ಮಾಡ್ಬೇಕಾಗ್ತದೆ. ಆ ಈಗ ರೈಲು ಗಾಡಿಯಲ್ಲಿ ಹೋಗಬೇಕಾದ್ರೆ ನಾವು ಮುಂಚೆ ticket book ಮಾಡ್ತೇವೆ ಯಾಕಾಂತ ಹೇಳಿದ್ರೆ ಅಷ್ಟು ಪಕ್ಕ ಆ ಆ season ಗಳಲ್ಲಿ ಆ ಸಮಯದಲ್ಲಿ ನಮಿಗೆ ticket ಗಳು ಸಿಗುದು ತುಂಬಾ ಕಷ್ಟ ಮತ್ತೆ ಅನಿವಾರ್ಯತೆಗೆ ನಮ್ಗೆ ಆ ticket ಗಳು ಸಿಗುದಿಲ್ಲ. ಮತ್ತೆಂತ ಹೇಳಿದ್ರೆ ಆಹ್ ಅದೇ ನಾವು ಮೈಸೂರಲ್ಲಿ ಇಳ್ದು ಮೈಸೂರಿಂದ ನಾವು ಅರಮನೆಗೆ ಹೋಗಿದ್ದೇವೆ ಮತ್ತೆ ಆಟ ಆಡಲಿಕ್ಕೆ ನಾವು ತುಂಬ GR~ GRS park ಗೆ ಹೋಗಿದ್ದೇವೆ ಮತ್ತೆ KRS dam ಗೆ ಎಲ್ಲ ನಾವು ಹೋಗಿ ಬಂದಿದ್ದೇವೆ. ಆಹ್ ನಂತರ ನಾವು ಹೋದ ಜಾಗ ಎಲ್ಲಿ ಅಂತ ಹೇಳಿದ್ರೆ ಆ ಕೊಡಗು ಕೊಡಗಲ್ಲಿ ನಾವು ಒಂದು ಸಣ್ಣ ಒಂದು ಮನೆ ನಾವೇ ಒಂದು homestay ಮಾಡಿ ಅಲ್ಲಿ ನಾವು ಆಹ್ ನಿಂತಿರ್ತೇವೆ ನಮ್ಮ ಗೆಳೆಯರು ಯಾರೆಲ್ಲ ಇದ್ದಾರೆ ನಾವು ಅಲ್ಲಿ ಒಂದು homestay ಅಲ್ಲಿ ನಿಂತಿರ್ತೇವೆ.

ಹಾ ಸ್ನೇಹಲ್ವಾ ನಾನು ಚೈತ್ರ ಮಾತಾಡ್ತಿರುದು.

ಆರಾಮಿದ್ದೇನೆ, ನೀವ್ ಹೇಗಿದ್ದೀರಾ?

ಹಾ ತಿಂಡಿಯೆಲ್ಲಾ ಆಯ್ತು ಮತ್ತೆ ಏನ್ ಮಾಡ್ತಿದ್ದೀರಾ? ನಾವ್ hostel ಅಲ್ಲಿ ಇರುದು.

ಹೌದು. ನೀವ್ ಏನ್ ಮಾಡ್ತಿದ್ದೀರಾ? ಹಾ ನಾನ್ ಸುಮ್ನೆ ಕೂತಿದ್ದೆ ಮನೆಯಲ್ಲಿ. ಹೌದಾ ಏನ್ work ಅಲ್ಲಿದ್ದೀರಾ? ಹಾ ಹೌದು ನಂದು work from home ಹೀಗೆ weekend trip ಹೋಗುವಂತಾ, ಅದಕ್ಕೆ ನಿಮ್ಮತ್ರ ಏನಾದ್ರು places ನೋಡಿದ್ರೆ ಯಾವ place ಗೆ ಹೋಗ್ಬೋದು ಅಂತ plannings ಇದೆಯಾ ಅಂತ ಕೇಳೋಣಾಂತ. ಹೌದಾ, Mangalore ಇಗೆ ಹೋಗಿ Mangalore ಲ್ಲೆಲ್ಲಾದ್ರೂ ಹೌದಾ ಮಂಗ್ಳೂರು ಯಾವುದೆಲ್ಲಾ place ನೋಡ್ಬೋದು?

ಎಲ್ಲಾ ಬಿಡ್ತಾರಾ ಇವಾಗ ಕೊರೋನಾ ಅಲ್ವಾ so ಹಾಗಾಗಿ beach ಗೆಲ್ಲಾ ಬಿಡ್ತಾರಾ? ಹಾ beach ಗೆ ಬಿಡ್ತಾರೆ ನಾವ್ ಮೊನ್ನೆ ಹೋದು ಬಂದ್ವಿ ಏನ್ problem ಇಲ್ಲಾ.

ಈವಾಗಿನ್ನು mask ಹಾಕಕ್ ಹೇಳ್ಬೋದೇನೋ ಗೊತ್ತಿಲ್ಲಾ.

ಹೌದಾ ಅದು ಬಿಟ್ರೆ ಮತ್ತೆ ಮಂಗ್ಳೂರಲ್ಲಿ ಬೇರೆ places ಏನಿದೆ? ಹಾ ನನ್ನ ಊರು ಬಂದು ಕಾಸರಗೋಡು.

ನನ್ಗೆ ಮಂಗ್ಳೂರ್ ನಾನು ಇವಾಗ studies ಗೆ ಬೇಕಾಗಿ ಮಂಗ್ಳೂರಿಗೆ ಬಂದ ಕಾರಣ ಅಷ್ಟೇನೂ ಹೋಗಿಲ್ಲ ಹೊರ್ಗಡೆ.

ಹ್ಮ್ ಮತ್ತೆ ಅಲ್ಲಿ ಪ್ರಾಣಿ ಸಂಗ್ರಹಾಲಯೆಲ್ಲಾ ಇರ್ತದೆಲ್ಲಾ ಅಲ್ಲೆಲ್ಲಾ ಬಿಡ್ತಾರ ಇವಾಗ?

ಹಾ ಆದ್ರೆ ಬಿಟ್ಟಿದ್ರೆ ಎಲ್ಲಾ ಕಡೆಯೊಂದು ಹೋಗ್ಬರುವಾ ಅಂತ weekend ಅಲಾ so ಹಾಗಾಗಿ ಹೌದೌದು ನಾವು ಕೂಡ ಒಂದು plan ಮಾಡ್ತಾ ಇದ್ವಿ next ಜನವರಿಗೆ ಹೇಗಾದ್ರೊಂದು weekend ಎಲ್ಲಾದ್ರೂ ಹೋಗಿ ಬರುವ ಅಂತ. ಹೌದಾ ನಿಮ್ದು ಯಾವ ಕಡೆ ಹೋಗ್ತೀರಾ. ನೀವು? ನೋಡ್ಬೇಕು ಅಷ್ಟೇ ನಮ್ದು ಒಂದು team ಇದೆ so ಅದ್ರಲ್ಲಿ ಎಲ್ಲಾದ್ರೂ ಹೋಗ್ವಾಂತ. ಹೌದಾ ಮತ್ತೆ ಈಗ ನಾವು halt ಆಗೂದಾದ್ರೆ ಒಂದ್ ದಿನ ಇರುದಾದ್ರೆ room ಅಲ್ಲೆಲ್ಲ ಇರುದಾದ್ರೆ ಬೇರೆ ದೂರಾನೆ ಹೋಗ್ಬೇಕಲ್ಲಾ ಈ ಮೈಸೂರ್ ಈಕಡೆಲ್ಲಾ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅಲಾ.

ಹ್ಮ್ ಹ್ಮ್ ಅದೇ ಮೈಸೂರಿಗೆ ಅದೇ ಒಂದ್ಸಲಾ ಹೋಗ್ಬರ್ಬೇಕು ಅಂತ. ಹಾ ಅಲ್ಲೆಲ್ಲಾ ತುಂಬ ತುಂಬಾ ಇದೆಲ್ಲಾ ಮೈಸೂರ್ ಅರಮನೆ ಎಲ್ಲಾ ಇದೆ ಅಲ್ಲ.

Zoo ಇದೆ ಹೌದು ತುಂಬಾ ಇದೆ. ಹಾ ಇದು ಯಾಣ ಅಂತ ಒಂದು place ಇದೆಲ್ಲಾ ಅದುಸಾ ನಂಗೆ ಎಲ್ಲಾದ್ರು ಮುರ್ಡೇಶ್ವರಾನ ಬರ್ತದ ಅನಿಸ್ತಿದೆ ಹತ್ರ. ಗೊತ್ತಿಲ್ಲಾ ಅಂದ್ರೆ ಅದು ಅದೇ ಆಕಡೆ ಎಲ್ಲೋ ಬರುತ್ತೆ ಸುಬ್ರಹ್ಮಣ್ಯ ಆಕಡೆ ಎಲ್ಲೋ ಬರುತ್ತೆ ಅನ್ನಿಸ್ತೇ ನಂಗೂ ಇದರ idea ಇಲ್ಲಾ ನಾನ್ ಮೊನ್ನೆ ನೋಡ್ದೆ ಯಾರು ಹಾಕಿದ್ರು ನಾನ್ friends ಹೋಗಿದ್ರು.

ಹಾಗೆ ನೋಡಿದ್ದೆ ಯಾಣ ಅಂತ ಹೋಗ್ಬೇಕು. ಅದೇ ನಾನು ಕೂಡ Google ಅಲ್ಲಿ ನೋಡಿದ್ದೆ place ಚೆನ್ನಾಗಿದೆಯಾ but ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಅದು ಯಾವ ಕಡೆ ಬರ್ತದೆ ಅಂತ near ಆಗಿ ಯಾ~ ಯಾವ place ಹತ್ರ ಇದೆಂತಾನೆ ಗೊತ್ತಿಲ್ಲಾ ನನ್ ಪ್ರಕಾರ ಮುರ್ಡೇಶ್ವರ ಹತ್ರ ಇದೆ ಅಂತ ಅನ್ಕೊಂಡ್ತೇನೆ. ಮುರ್ಡೇಶ್ವರ ಹತ್ರ ಬರಲ್ಲಾ ಅನ್ಸುತ್ತೆ ಅದು.

ಹಾ full ಆಕಡೆಗೆ ಅದು ಉತ್ತರಕನ್ನಡ ಇದೆಯೆಲ್ಲ ಅಲ್ಲಿ ಇರ್ಬೋದು ಅನ್ಸುತ್ತೆ, ನಂಗೂ ಗೊತ್ತಿಲ್ಲಾ. ಹೌದಾ but place ಮಾತ್ರ ತುಂಬಾ ಚೆನ್ನಾಗಿದೆ ದೊಡ್ಡದು ಸಿಕ್ಕಾಪಟ್ಟು ದೊಡ್ಡದು ಕಲ್ಲಿದೆ ಮತ್ತೆ ಅದರ ಮಧ್ಯದಲ್ಲೊಂದು ದೇವಸ್ಥಾನ ಇದೆ

ಹೌದು ಹಾಗೆ. ಬೇರೆ ವಿಶೇಷ? ಹ್ಮ್. ಮತ್ತೆ ಅಲ್ಲಿ ಇಂಬ್ಲಾ ಇದೆ ವಿಷಯ ಅದೊಂದು ಕಚ್ತಾದಲ್ಲ ರಕ್ತ ಹಿರ್ತದಲ್ಲ ಅದು. ಹೌದು ಹೌದು ಹೌದು ಅಂತದೆಲ್ಲಾ ತುಂಬಾ ಈ trekking place ಅಲ್ಲೆಲ್ಲ. ಹಾ ಹೌದು ಹಾ trekking ಕೂಡ ಮಾಡ್ಬೋದಲ್ಲ best ಇದೆ idea . ಅದೇ ನಂಗೊಂದ್ call ಬರ್ತಾ ಇದೆ ನಾನ್ ಮತ್ತೆ ಮಾಡ್ಲಾ? ಹಾ ಸರಿ ಸರಿ ಆಯ್ತು thanks ಆಯ್ತಾ ಹೇಳಿದಕ್ಕೆ ಹಾ ಆಯ್ತಾಯ್ತು .

ಹ ಕೇಳಿಸತಿದೇ ಹೇಳಮ್ಮ ಹ ತುಂಬಾ ಚೆನ್ನಾಗಿದ್ದೆ ನೀನು?

ದೀಪಾವಳಿಗ ಈ ಸರಿ ಮನೆಗ ಬರ್ತೀಯಾ ಅಂದೆ?

ಹ ಇವಾಗ time ಇಲ್ಲಮ್ಮ ನಮ್ಮನೇಲೆ grand ಗ್ celebrate ಮಾಡತಿವಲ್ಲ ಅದಿಕ್ಕೆ ಬರೋಕಾಗಲ್ಲ.

ಹೌದಾ ನೀನ್ ಬರ್ತೀಯಾ ಅನಕೊಂಡಿದ್ದೇ ಈ ಸಾರಿ.

ಇಲ್ಲಮ್ಮ ನೀನೆ ಒಂದಿನ ನಮ್ಮನೇಗ್ ಬಾ ದೀಪಾವಳಿ ಆದಮೇಲೆ. ಹ ok ಬರ್ತೀನಿ ಅಮ್ಮ ಇವಾಗ ಹಬ್ಬ ಮುಗಿಸಕೊಂಡು .

ನಮ್ಮ ಮನೇಲಿ ಹೋಳಿಗೆ ಎಲ್ಲ ಮಾಡ್ತಾರೆ .

ಹ .